ಇಲ್ಲಿ ಲೈಟಿಂಗ್ಸ್‌ ಕಾಣ್ತಾ ಇದೆ ಗಿಡ ಗಿಡ ಗಿಡ ಮನೆ ಕಾಣ್ತಾ ಇದೆ ಎಲ್ಲಾ ಕಂಬ ಕಾಪೌಂಡ್ಸ್‌ಗಳು ಲೈಟು ಗಿಡ ಗಿಡ ಮರ.

ರಸ್ತೆ ಇದೆ ಗಿಡ ಮರಗಳು ಬಿಸಿಲು ಎಲ್ಲಾ ಕಾಣಿಸ್ತಾ ಇದೆ ತಂತಿಗಳು ವೈಯರ್‌ ಎಲ್ಲಾ --

ಚೇರ್‌ ಟೇಬಲ್‌ ಎಲ್ಲಾ ನಡ್ಯಗ .]